ಫ್ಯಾಂಕ್ಷನ್ ಗಳಲ್ಲಿ ತುಂಬಾ ಗ್ರಾಂಡ್ ಆಗಿ ಡೆಕೋರೇಷನ್ ಮಾಡಿರ್ತ್ತರ ಅಡಿನೋಡಿ ನನ್ಗೆ ತುಂಬಾ ಖುಷಿಯಾಗ್ತತ್ತಿ ಅಲ್ಲಿ ಎಲ್ಲ ಡಾನ್ಸ್ ಮಾಡೋದು ಹಾಡು ಹಾಡೋದು ಕುಂಡು ಕುಪ್ಪಳಿಸತ್ತೀವಿ ಎಷ್ಟು ಚೆನ್ನಾಗ್ ಇರ್ತ್ತದೆ ಅಂತೀನಿ ನಿಜ್ವಾಗ್ಲೂ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ .

ಫನ್ಕ್ಷನ್ ಗಳಲ್ಲಿ ಎಲ್ಲ ಹೋಗಿ ತುಂಬಾ ಎಂಜಾಯ್ ಮಾಡಿ ಸೆಲೆಬ್ರೆಟ್ ಮಾಡಿ ತುಂಬಾ ಖುಷಿಯಿಂದ ಬರ್ತೀವಿ.

ಟ್ಯೂಷನ್ ನಂಗೆ ಎಲ್ಲ ಮಕ್ಕಳು ಹೋಗ್ತಾರೆ ತಮಗೆ ಯಾವ ವಿಷಯದ ಬಗ್ಗೆ ಅರ್ಥ ಆಗಿಲ್ಲ ಅದನೆ ಲ್ಲ ಸ್ಕೂಲ್ ನಲ್ಲಿ ಅರ್ಥ ಆಗಿಲ್ಲ ಸಹ ಟ್ಯೂಷನ್ ನಾಗ್ ತಿಳ್ಕೊಳ್ತಾರಾ ಟ್ಯೂಷನ್ ಹೇಳ್ಕೊಡೋರು ಒಬ್ಬ್ ಒಬ್ಬರು ದುಡ್ಡ್ ತಗೋಂತಾರ ಒಬ್ಬ್ ಒಬ್ಬರು ತಗೋಬೇಕು ಅಲ್ಲ ವಿದ್ಯಾರ್ಥಿಗಳು ಯಾವ ವಿಷಯದ ಬಗ್ಗೆ ಡೌಟ್ ಇದೆ ಅರ್ಥ ಆಗಿಲ್ಲ ಅದ್ನೇಲ್ಲ ಮಕ್ಕಳು ಟ್ಯೂಷನ್ ನಲ್ಲಿ ತಿಳ್ಕೊಂಳ್ತಾರೆ ತಮಗೆ ಕೊಟ್ಟಿರೊತ್ತಕಂತ್ತ ಹೋಂ ವರ್ಕ್ ಸಹ ಅಲ್ಲೇ ಮಾಡತ್ತಾರೆ .

ಆ ಪಕ್ಷಿಗಳು ಅಷ್ಟು ಚೆನ್ನಾಗಿ ಇರ್ತ್ತವ ಅವುಗಳು ಆಡತಾಕಾಂತ ಆಟಗಳು ನೀರ್ ನಾಗ್ ಎಷ್ಟು ಚೆನ್ನಾಗ್ ಕಣ್ ತಿರುತ್ತೆ ಅಂದ್ರೆ ನಿಜ್ವಾಗ್ಲೂ ಅವನ್ನ ತುಂಬಾ ಇಷ್ಟ ಪಡ್ಬೇಕ್ ಆಗ್ತತ್ತೆ.